ಮುಂದೆ ನಾಲಕೈದು ಬೈಕ್ ನಿಂತಿದವೆ ಅದರ ಮೇಲೆ ಗೇಟುಗಳು ಇದವೆ ಸುಂದರವಾದ ಮನೆ ಇದೆ.

ಸಿಂಹದ ಪಕ್ಕದಲ್ಲಿ ಒಂದು ಒಂದು ಮರ ಗಿಡ ಎಲ್ಲಾ ಕಾಣಿಸ್ತಿದೆ ಸಿಂಹದ ಕೂದಲು ಮುಂದೆ ಜಾಸ್ತಿ ಹಿಂದೆಗಡೆ ಕಮ್ಮಿ ಇದೆ.

ಟಿ_ವಿ ನೋಡುತ್ತಿರುವ ಚಿತ್ರವನ್ನು ನೋಡುತ್ತಿದ್ದಾರೆ. ಒಂದು--

ಕಾರ್ ಅನ್ನು ಸಾಲ್ಡರ್ ಮಾಡುತ್ತಿದ್ದಾನೆ ಕಾರ್ ಅನ್ನು ರೆಡಿ ಮಾಡುತ್ತಿದ್ದಾನೆ ಅಂತ ಕಾಣಸ್ತಿದೆ ಅದ್ರಿಂದ ಆಕಡೆ ಡೋರು ಕಾರ್ ಕೊಂಚ ಗಲೀಜಾಗಿ ಬಿಟ್ಟಿದೆ ಕಾರು --

ಅದರ ಪಕ್ಕದಲ್ಲಿ ಇರುವ ಒಂದು ರೇಗಿನ್ ಗುಂಡಿ ಆಟವನ್ನು ನೋಡುತ್ತಿದ್ದೇವೆ ಆ ಗಿಡ ಗಿಡ ಆ ಗಿಡಗುಳೆಲ್ಲಾ ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾವೆ.

ಈ ಮೇಲೆ ನೋಡತ್ತಿರುವ ಚಿತ್ರವನ್ನು ನೋಡುತ್ತಿದ್ದಾರೆ ಒಂದು ಕರಡಿ ಮರಿಲಿ ಕರಡಿ ಮರಿ ಒಂದು --

ಅದರಿಂದ ನಿಧಾನವಾಗಿ ಎ.ಟಿ.ಎಮ್. ಗೆ ಹೋಗುತ್ತಿದ್ದಾರೆ. ಜನರು ಹಲವಾರು ಜನಗಳು ನಿಂತಿದ್ದಾರೆ.

ಎಷ್ಟು ಸುಂದರವಾಗಿ ಹೇಳಿಕೊಡುತ್ತಿದ್ದಾರೆ ಅಲ್ವ ಮಕ್ಕಳು ವಿದ್ಯೆಯನ್ನು ತಲೆಗೆ ಹಿಡಿದುಕೊಂಡು ಓದುತ್ತಿದ್ದಾರೆ.

ಇಲ್ಲಿ ಮನುಷ್ಯರು ಏನೋ ಒಂದು ನೆಲದಲ್ಲಿ ಉಡಿಸುತ್ತಿದ್ದಾರೆ.

ಒಂದು ಬಸ್ ನಿಲ್ದಾಣವನ್ನು ನೋಡತ್ತಿದಂಗೆ ಎಷ್ಟು ಸುಮಾರು ಜನ ಬಸ್ಸಿಗೆ ಹತ್ತೋದಕ್ಕೆ --

ಈ ಮೇಲೆ ಕಾಣುತ್ತಿರುವ ಚಿತ್ರವನ್ನು ನೋಡ್ತಿದ್ರೆ ಶೀ ಚಾಮುಂಡೇಶ್ವವರಿ ವೈಟ್ಸ್ ಅಂತ ಕಾಣಸ್ತಿದೆ.

ಆ ಚಿತ್ರದಲ್ಲಿ ಹಮ್ ಒಳಗೆ ಹೋಗುವಾಗ ಇಬ್ಬರು ಎರಡು ಬಂದುಗಳಿವೆ. ಸುಮಾರು ಆರು ಜನ ಡಾನ್ಸ್ ಮಾಡುತ್ತಿದ್ದಾರೆ.